ಅಹ್ ಕಿನಾರೆ ಪಕ್ಕದಲ್ಲಿರ್ತಕ್ಕಂತದ್ದು ಅಲ್ಲಿ ಕಂಡ ಬರ್ತಾ ಇರೋ ತೆಂಗಿನ ಮರಗಳಿಂದ ಗೋಚರವ್ಗತಿದೆ ಹಾಗಾಗಿ --

ಇದು ಕೋಟೆ ಆಗಿ ನಮಗೆ ಗೋಚರ ವ್ಗತಿದೆ ದೊಡ್ಡ ದೊಡ್ಡ ಅಹ್ ಏನು ಗೋಡೆ ಗಳು ಇದ್ದಕೆ ಇರಲಿ ಕಂಡುಬರ್ತಿದೆ ಆಕರ್ಷಣೀಯ ವಾಗಿ ಇದನ್ನು ಕಟ್ಟಿದರೆ .

ಅಅಂ ಹಿಂದಿನ ಕಾಲ್ದಲ್ಲಿ ಯಾವ್ದೇ ಶತ್ರು ಗಳು ಆಕ್ರಮಣ ಆಗ್ದೇ ಇರ್ತಕಂತ ರೀತಿಯಲ್ಲಿ ಇಂತಹ ಊರಿಗೆ ಇಂತಹ ಗೋಡೆಗಳಿಗೆ ಹಾಕ್ತಾ ಇದ್ರು.

ಬಲೇ ಅಹ್ ಪಕ್ಕದಲ್ಲಿ ಕಂಡ್ ಬರ್ತಕ್ಕಂತ ಪೊದೆಗಳು ಅಥವಾ ದಂಡೆ ದಂಡೆ ನಮ್ಗ್ ಕಂಡ ಬರ್ತಾ ಇದೆ.

ಕೂತು ಯಾವ್ದೋ ಜಲಾಶಯಗೋಸ್ಕರ ಸಂಗ್ರಹಿತ ವಾದಂತಹ ಹಿನ್ನೀರ ಪ್ರದೇಶ ವದು ಕಂಡ ಬರ್ತಾ ಇದೆ. ಕೃಷಿ ಜಮೀನು ಕೂಡ ಅಲ್ಲಿ ಆವೃತ ವಾಗಿ ಮುಳು ಗಡೆ ಆಗಿದ್ದು ಕಂಡು ಬರ್ತಾ ಇದೆ.

ನಡುವೆ ಟೇಬಲ್ ಮೇಲೆ ವಿವಿಧ ಅದಕ್ಕೆ ಸಂಬಂಧಪಟ್ಟಂತಹ ರಿಸೋರ್ಸ್ ಪುಸ್ತಕಗಳು ಸಂಪನ್ಮೂಲಕ ಪುಸ್ತಕಗಳು ಒಂದು ಸಂಪನ್ ಮೂಲ ಪುಸ್ತಕಗಳು ಸಹ ನಮಗೆ ವ್ಯಕ್ತ ವಾಗ್ತದೆ.